ಎರಡು ರೋಡ್ ಇದೆ ಇನ್ನೊಂದು ಬದಿಯಲ್ಲಿ ರಿಕ್ಷಾಗಳು ನಿಲ್ಲಿಸುವಂತಹ ದಾರಿಯಾಗಿದೆ ಆ ದಾರಿಯ ಮುಂದೆ ಒಂದು ದೊಡ್ಡ ಬ್ರಿಜ್ಇ ದೆ ಅವರ ಪಕ್ಕದಲ್ಲಿ ನಾಲ್ಕು ಮರಗಳಿವೇ .

ಈ ಚಿತ್ರದಲ್ಲಿ ಗಂಡಸರ ಪಾರ್ಲರ್ ಇದೆ. ಆ ಪರ್ಲೌರ್ ಅಲ್ಲಿ ಯಶ್ ಅವರ ಚಿತ್ರ ಇದೆ .ಬಾಗಿಲು ಕನ್ನಡಿ ಗಾಜಿನ ಕನ್ನಡಿಯಿಂದ ಮಾಡಿದ್ದಾರೆ .

ಈ ಚಿತ್ರದಲ್ಲಿ ಒಂದು ರಿಕ್ಷಾ ಇದೆ. ಇನೊಂದು ರಿಕ್ಷಾವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅದ್ನ ಬಗ್ಗಿ ಒಬ್ಬ ನೋಡ್ತಾ ಇದ್ದಾನೆ.

ಈ ಚಿತ್ರದಲ್ಲಿ ಹುಡುಗ-ಹುಡುಗಿಯರು ದೊಡ್ಡದಾದ ಎರಡು ಬ್ಯಾನೆರ್ ಗಳನು ಹಿಡ್ಕೊಂಡಿದ್ದಾರೆ. ಆ ಬ್ಯಾನೆರ್ ನಲ್ಲಿ ಫ್ರೀ --

ಇದು ಒಂದು ಟಿ ಸ್ಟಾಲ್ ಅಂಗಡಿ. ಅದರ ಬೆಸ್ಟ್ ಆಗಿದೆ ಅದರ ಸುತ್ತಲೂ ನೋಡಲು ಬಿಡಿಸಿದ್ದಾರೆ .

ಇಬ್ಬರು ಹುಡುಗರು ಕುಳಿತುಕೊಂಡು ತಿಂಡಿಯನ್ನು ತಿನ್ನುತಿದ್ದಾರೆ ಟೀ ಆ ಮೇಜಿನ ಮೇಲಿದೆ ಮತ್ತೆ ಕಾಳು ಮೆಣಸಿನ ಪುಡಿಯನ್ನು ಒಂದು ಡಬ್ಬದಲ್ಲಿ ಹಾಕಿದ್ದಾರೆ ನೀರಿನ ಬಾಟಲ್ ಇದೆ.

ಆ ಚಿತ್ರದಲ್ಲಿ ಒಂದು ಸಣ್ಣ ಹುಡುಗಿ ಒಂದು ಹೆಂಗಸು ಕಸಗಳನ್ನು ಹಾಕಬಾರದು ರೋಡಿ ನಲ್ಲಿ ಎನ್ನುವ ಚಿತ್ರವನ್ನು ಬಿಡಿಸುತ್ತಿದ್ದಾರೆ ಅದರ ಪಕ್ಕ ಸೈಕಲ್ ಇದೆ .

ಈ ಚಿತ್ರದಲ್ಲಿ ಡಾಕ್ಟರ್ ಆಸ್ಪತ್ಲೆಲಿ ಕುಳಿತುಕೊಂಡು-- ಜನರಿಗೆ ಮೆಡಿಸಿನ್ ಕೊಡ್ತಾ ಇದಾರೆ ಅವ್ರ ಮಕ್ಕದಲ್ಲಿ ಮಾಸ್ಕ ಇದೆ ಅವ್ರ ಸಿಸ್ಟರ್ಸ್ಗಳು ನಿಂತಿದ್ದಾರೆ ಅವ್ರ ಮುಖದಲ್ಲಿ ಮಾಸ್ಕ ಇದೆ.

ಈ ಚಿತ್ರದಲ್ಲಿ ಪಾರ್ಕಿಗೆ ಪಾರ್ಕಿ ನಲ್ಲಿ ಇರುವ ಗಿಡಗಳಿಗ ಒಂದು ಹೆಂಗಸು ಪೈಪ ನಿಂದ ನಿರನ್ನು ಬಿಡುತಿದ್ದಾರೆ .

ಈ ಚಿತ್ರದಲ್ಲಿ ಬುದ್ಧನ ಪ್ರತಿಮೆ ಇದೆ ಅಲ್ಲಿ ಧರ್ಮ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡತ್ತಿದ್ದಾರೆ ಒಂದು ಬ್ಯಾನರ್ ಇದೆ ಬ್ಯಾನರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ .

ಗಂಡಸರ ಪಾರ್ಲರ್ ಇದೆ ಆ ಪಾರ್ಲರಿನ ಹೊರಗಡೆ ಒಂದು ಬ್ಯಾನರ್ ಅಕಿದಾರೆ ಗಂಡಸರಿನ ತಲೆ ಕೂದಲಿನ ಆಕಿಧಾರೆ.